ಲೋಡ್ ಮಾಡ್ತಾ ಇದ್ದಾರೆ ಇಬ್ಬರೂ ಕೂಡ ಒಂದ್ ಆಟೋ ಗೆ ಆಟೋ ಎಷ್ಟ್ ಚೆನ್ನಾಗಿದೆ ನೋಡೋಕೆ ಇಟ್ಸ್ ವೆರಿ ಗುಡ್ ಚೆನ್ನಾಗಿದೆ ಕೀಪ್ ಇಟ್ ಅಪ್ ಗೌಡೌನ್ ಫ್ಯಾಕ್ಟ್ರಿ ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಚೆನ್ನಾಗ್ ಬರ್ತಾ ಇದೆ ನೈಸ್ ಅಂತಾನೆ ಹೇಳ್ಬಹುದು.

ಈದ್ ಬಂದ್ಬಿಟ್ಟು ಯಾವುದೇ ಸ್ಕೂಲಲ್ಲಿ ಎಕ್ಸಿಬಿಶನ್ ಎಲ್ಲಾ ಅರೇಂಜ್ಮೆಂಟ್ ಆಗಿದೆ ಎಲ್ಲ ನೋಡೋಕೆ ಎಲ್ಲಾ ಲೇಚರ್ಸ್ ಎಲ್ಲಾ ಬಂದಿದ್ದಾರೆ ನೋಡ್ತಾ ಇದಾರೆ.

ಮುಂದೆ ಬಂದ್ಬಿಟ್ಟು ಎ.ಟಿ.ಎಮ್. ಮಷೀನ್ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ಕ ಜನರೆಲ್ಲಾ ಹೋಗಿ ಎ.ಟಿ.ಎಮ್. ಮಷೀನ್ ಲ್ಲಿ ಎ.ಟಿ.ಎಮ್. ತುಂಬಾ ಒಂದ್ ಐದಾರು ಜನ ನಿತ್ಕೊಂಡು ಏನೋ ಚೆಕ್ ಮಾಡ್ತಾ ಇದಾರೆ ಮೋಸ್ಟ್ಲಿ ಈದ್ ಎ.ಟಿ.ಎಮ್. ಮಷೀನ್ ಅನ್ಸುತ್ತೆ ಚೆನ್ನಾಗಿದೆ ನೋಡೋಕೆ ಲೈಟಿಂಗ್ ಅರೇಂಜ್ಮೆಂಟ್ ಹೊರಗಡೆ ಎಲ್ಲ ಗ್ಲಾಸ್ ಎಲ್ಲಾ ಹಾಕಿದ್ದಾರೆ.

ಬ್ಲಾಕ್ ಕಲರ್ ಶರ್ಟ್ ಆಮೇಲೆ ಪಂಜಿ ತರ ಹಾಕಿದಾರೆ ಯಾರೋ ಅವ್ರೆಲ್ಲಾ ಬೇರೆ ಔಟ್ ಆ ಸ್ಟೇಟ್ ಅನ್ಸುತ್ತೆ ಚೆನ್ನಾಗಿದೆ ಎಲ್ಲ ಪ್ರೋಗ್ರಾಮ್ ಎಲ್ಲಾ.--